ಈ ಚಿತ್ರೀಕರಣವು ಒಂದು ಪೋಸ್ಟ್ ಆಫೀಸ್ ಮುಂಭಾಗದ ಚಿತ್ರೀಕರವಾಗಿದ್ದು ಅಲ್ಲಲ್ಲಿ ಓಡಾಡುತ್ತಿರುವ ಗ್ರಾಹಕರನ್ನು ನಾವ್ ಇಲ್ಲಿ ಕಾಣಬಹುದು.

ಕಟ್ಟಡದ ಮೇಲ್ಭಾಗದಲ್ಲಿ ಒಂದು ನೀಲಿಯ ಬಣ್ಣದ ಬೋರ್ಡ ನ್ನು ನಾವಿಲ್ಲಿ ಕಾಣು--

ಈ ಮಹಿಳೆಯರು ಅವರಿಗೆಯದಂತ ಯೋಗ ಮ್ಯಾಟ್‌ಗಳನ್ನು ಇಲ್ಲಿ ಇರುತ್ತದೆ.

ಯೋಗದ ತರಬೇತಿಯನ್ನು ನಾವಿಲ್ಲಿ ಕಾಣಬಹುದು ಹಾಗು ಅಲ್ಲಲ್ಲಿ ಕುಳಿತಿರುವ ವಿದ್ಯಾರ್ಥಿಗಳು ಯೋಗವನ್ನು ಮಾಡುತಿರುವುದನ್ನು ನಾವಿಲ್ಲಿ ಗಮನಿಸಬಹುದು ಸುತ್ತಲ್ ಇರುವ ಮರಗಳನ್ನು ನಾವಿಲ್ಲಿ ನೋಡಬಹುದು.

ಈ ಚಿತ್ರೀಕರಣವು ಒಂದು ಉಮ್ಮ್ ಸಮಾರಂಭದ ಅಲ್ಲಿ ಆ ವೇದಿಕೆಯ ಮೇಲೆ ನಿಂತಿರುವ ಕೆಲ ವ್ಯಕ್ತಿಗಳು ಹಾಗೂ ಮುಂಭಾಗದಲ್ಲಿ ಕುಳಿತಿರುವಂತಹ ಕೆಲ ವ್ಯಕ್ತಿಗಳನ್ನು ನಾವಿಲ್ಲಿ ಗಮನಿಸಬಹುದ ಹಾಗೂ --

ಚಿತ್ರೀಕರಣವಾಗಿದ್ದು ಹಿಂಬದಿಯಲ್ಲಿ ಗಣೇಶನ ವಿಗ್ರಹವನ್ನು ನಾವಿಲ್ಲಿ ಕಾಣಬಹುದು. ಸುತ್ತಲೂ ಹೂಗಳಿಂದ ಆವೃತಗೊಂಡಿರುವ ಅಲಂಕಾರವನ್ನು--